ಸಣ್ಣ ಹಂಚಿನ ರೂಪದ ಮನೆಗಳನ್ನು ಕಾಣಬಹುದು ಹಲವಾರುಗಳು --

ದೂರದಲ್ಲಿ ನಿಂತುಕೊಂಡು ವೀಕ್ಷಕರು ಇದನ್ನು ವೀಕ್ಷಣೆ ಮಾಡುತ್ತಿದ್ದಾರೆ.

ಹಲವಾರು ಫ್ರಿಡ್ಜ್ ಗಳನ್ನು ಹಲವರು ಟಿವಿಗಳನ್ನು--

ಇದು ಒಂದು ಫ್ಯಾನ್ ಅನ್ನು ವೀಕ್ಷಣೆ ಮಾಡಬಹುದು ಮತ್ತು ವಿವಿಧ ಕುರ್ಚಿಗಳನ್ನು ಕಾಣಬಹುದು.

ಮತ್ತು ಒಂದು ಮ್ಯಾನೇಜರ್ ಕೂರುವ ಕುರ್ಚಿಯನ್ನು ನೋಡಬಹುದು.

ಪ್ರತೀಕ ಜ್ಯುಯೆಲರ್ಸ್ ಎಂದು ಎರಡು ರೀತಿಯ ಬೋರ್ಡನ್ನು--

ಅದೇ ರೀತಿಯಾಗಿ ನೇಚರ್ ಗಾಳಿಯನ್ನು ಪಡೆಯುವ--

ಅಲ್ಲಿ ಒಬ್ಬ ವ್ಯಕ್ತಿ ಪೆಟ್ರೋಲ್ ಹಾಕಿಸಕೊಳುವದನ್ನು ಕಾಣಬಹುದು.

ಮತ್ತು ಹಲವಾರು ಬಿಡಿಂಗ ಗಳನ್ನು ಕಾಣಬಹುದು.

ಮತ್ತು ನೀರು ಸಂಗ್ರಹಣೆ ಮಾಡುವ ಟ್ಯಾಂಕ್ --

ಇದು ಒಂದು ಗುಹೆ ಆಗಿದ್ದು ಗುಹೆಯ ಒಳಗಡೆ ಒಬ್ಬ--

ಏನೋ ನೋಡುತ್ತಿರುವುದು ಮತ್ತು ಶೆಡ್ ರೂಪದ ಒಂದು ಶೆಡ್ ಆಗಿದ್ದು--

ಕೆ_ಎಫ್_ಡಿ ಎಂದು ಅದರ ಮೇಲ್ಗಡೆ ಬರೆಯಲಾಗಿದೆ.